ತುಂಬ ಜನರು ಸ್ಟೇಜನ ಮೇಲೆ ನಿಂತಿದ್ದಾರೆ. ಸ್ಟೇಜ್ನ ಸುತ್ತಲೂ ಪ್ರಕೃತಿಯ ಹಸಿರು ದಟ್ಟಮಯ ವಾತಾವರಣ ಕಂಡುಬರುತ್ತಿದೆ.

ಈ ಚಿತ್ರಣದಲ್ಲಿ ನಾವು ಒಬ್ಬರ ಮನೆಯ ಅಲಂಕರಿಸಿರುವ ಚಿತ್ರವನ್ನು ನೋಡಬಹುದಾಗಿದೆ. ಇದು ಚರ್ಚ್ ಆಗಿದ್ದು ಇಲ್ಲಿ ಹಲವಾರು ಜನರು --

ಚಿತ್ರಣದಲ್ಲಿ ನಾವು ಕಶ-ಕರಕುಶಲ ಕಾರ್ಮಿಕರು ಮಾಡಿದಂತಹ ಚಹಾದ ಲೋಟಗಳು ಹಾಗು ಇನ್ನಿತರ ದೈನಂದಿನ ಚಟುವಟಿಕೆಗಳಲ್ಲಿ--